ಈ ಚಿತ್ರದಲ್ಲಿ ಕಂಡು ಬರುವ ದೃಶ್ಯ ವೇನೆಂದರೆ ಇದು ಒಂದು ಇದು ಅಂತಾನೂ ಹೇಳಬಹುದು ಇಲ್ಲಿ ಅಂತಾನೂ ಹೇಳ್ಬಹುದು ಇಲ್ಲಿ.

ಲೈಟ್ ಗಳನ್ನೂ ಕಲರ್ ಕಲರ್ ಹೈ ಹಾಕಿದ್ದಾರೆ ಬಗಲಿನಲ್ಲಿ ಒಂದು ಶೋಕೇಸ್ ಗಿಡ ಇಟ್ಟಿದ್ದಾರೆ ಇದು ಒಂದು ಎದ್ದ್ ಕಣೋ ದ್ರಶ್ಯವಾಗಿದೆ ಇದೊಂದು--